ಈ ಚಿತ್ರದಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನು ಮಾಡುವಂತಹ ದೊಡ್ಡ ಕಂಪನಿ ಇದೆ ಎಲ್ಲರೂ ಕುಳಿತುಕೊಂಡು ಪ್ಲಾಸ್ಟಿಕ್ ಡಬ್ಬಗಳನ್ನು ನೀಲಿ ಬಣ್ಣದ--

ಬಾಕ್ಸ್ ಗಳನ್ನ ಅವ್ರು ಮಾಡತ್ತಿದರೆ ಕೆಲವ್ರು ಕೆಲಸಗಳನ್ನ ಮಾಡಿತಾಇರ್ತಾರೆ ಉದ್ದನೆಯ ಜಾಗ ಇದೆ.

ಈ ಚಿತ್ರದಲ್ಲಿ ಒಂದು ಬ್ಯಾಗ್ ಇನಲ್ಲಿ ಕಲ್ಲು ಇದ್ದಿಲುಗಳನ್ನ ತುಂಬಿಸಿದ್ದಾರೆ. ಅದ್ದನ್ನ ತೂಕ ಮಾಡುವಂತ ಮಷೀನ್ ಅಲ್ಲಿ ಹಾಕಿ ತೂಕ ಮಾಡುತ್ತಿದ್ದಾರೆ.

ಎಲ್ಲಾ ಲೈಟಿಂಗ್ಸ್ ಕಲರ್ ಕಲರ್ ಪೇಪರ್-- ಹಾಕಿದ್ದಾರೆ ವಯಸ್ಸಾದವರು ಹುಡುಗರು ಹುಡುಗಿಯರು ಎಲ್ಲರು ನಿಂತಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಒಂದು ದೊಡ್ಡ ಮರ ಇದೆ.

ರೋಡ್ ಇದೆ ಒಂದು ದೊಡ್ಡದಾದ ಕಟ್ಟಡವನ್ನ ಕಟ್ಟುತ್ತಿದ್ದಾರೆ. ದೂರದಿಂದ ಬೆಟ್ಟ ಕಾಣಿಸುತ್ತಿದೆ ಮತ್ತು ಅವನು ತನ್ನ ಹಣೆ ಮೇಲೆ ಕುಂಕುಮ ಹಾಕಿ--

ಈ ಚಿತ್ರವೂ ಕಲ್ಲು ಇದ್ದಿಲುಗಳ ಫ್ಯಾಕ್ಟರಿ ಆಗಿದೆ ಕಲ್ಲು ಇದ್ದಿಲುಗಳನ್ನ ಆ ವ್ಯಕ್ತಿಗಳು ಚೀಲದಲ್ಲಿ ತುಂಬಿಸುತ್ತಿದ್ದಾರೆ.

ಈ ಚಿತ್ರವು ಮಕ್ಕಳು ಆಟ ಆಡುವಂತಹ ಸ್ಥಳವಾಗಿದೆ ಜರ್ರ್ಮುಂಡಿ ಮೂರೂ ರೀತಿಯ ಜಾರ್ಮುಂಡಿ ಇದೆ ಈ ಜಾರ್ಮುಂಡಿಯ ಕಲರ್ ಹಸಿರಾಗಿದೆ.